ನಾವು ಒಂದು ಬೆಡ್ರೂಮ್ ಅನ್ನ ನೋಡಕ್ ಹೊಂಟಿವ್ ರೀ ಈ ಬೆಡ್ರೂಮ್ ಹೆಂಗೈತಿ ಅಂತಂದ್ರ ಬೆಳಗಾವ್ ಒಳಗಡೆ ಸ್ವಾಮಿ ವಿವೇಕಾನಂದರ ಒಂದು ಮ್ಯೂಸಿಯಂ ಬರ್ತಾಇತ್ರಿ ಆಹ್ಹ್ ಸ್ವಾಮಿ ವಿವೇಕಾನಂದರ --

ಅವ್ರಿಗಿದ ಮಾಡೋದ್ರಿಂದ ಬಹಳ ಖುಷಿ ಆಗತೈತ್ರಿ ಅವ್ರಿಗೆ.

ಇದೊಂದು ಗಣಪತಿಯನ್ನ ನೋಡಕ್ ಹೋನ್ತಿವ್ರಿ ಗಣಪತಿಯನ್ನ ವಿಗ್ನ ನಿವಾರಕ ಅಂತಂದ್ ಪೂಜೆ ಮಾಡ್ತರಿ ಯಾವುದೇ ಒಂದು ಹಬ್ಬ ಇತ್ತಂದ್ರು --

ಒಂದು ಇಲ್ಲಿ ಬೀಚ್ ಅನ್ನ ನಿರ್ಮಾಣ ಮಾಡಿರ್ತವ್ ರೀ ಮತ್ತ ಈ ಬೀಚ್ ಒಳಗಡೆ --

ಆಮೇಲೆ ಈ ಆಟೋ ವನ್ನ ಹೊಡೆಯಕಾ ಹ್ಮ್ಮ್ ಹಮ್ಮ್ ಅದಕ್ಕ ಡ್ರೆಸ್ ಇರ್ತಾದ್ ರೀ ಆಟೋ ದ್ ಒಂದು ಡ್ರೆಸ್ ಹಾಕ್ಕೊಂಡ್ ಇರ್ತಾರ .

ಎಲ್ಲರಿಗು ನಮಸ್ಕಾರ ರೀ ನಾವು ಇಲ್ಲಿ ಒಂದು ಮೀನಿದ್ ಮಾರ್ಕೆಟ್ ಅನ್ನ ನೋಡಕ್ ಹೊಂಟಿವ್ ರೀ ಮೀನಿದ್ ಮಾರ್ಕೆಟ್ ಅನ್ನ ಬಹಳ ಸ್ಮೆಲ್ ಬರತೈತ್ರಿ ಯಾಕಂತಂದ್ರ--

ಈ ಬಾತುಕೋಳಿ ಕಾಲು ಚಪ್ಪಟೆ ಆಕಾರದಲ್ಲಿ ಇರತೈತ್ರಿ ಯಾಕಂತಂದ್ರ ಅವು ನೀರೊಳಗ.

ಈಜ್ ಬೇಕಂತಂದ್ರ ಅವುದ್ರದ್ ಕಾಲೆಲ್ಲ ಚಪ್ಪಟೆ ಆಗಿರತೈತ್ರಿ ಆಮೇಲೆ ಈ ಬಾತುಕೋಳಿ ಬಹಳ ದೊಡ್ಡದ್ ಇರ್ತವ್ ರೀ.

ಇಲ್ಲಿ ಒಂದು ಚಿಕ್ಕ್ ಮಕ್ಕಳೆಲ್ಲ ರನ್ನಿಂಗ್ ರೇಸ್ ಮಾಡೋದನ್ನ ನೋಡಕ್ ಹೊಂಟಿವ್ ರೀ ಪಾಪ ಈ ಚಿಕ್ಕ್ ಮಕ್ಕಳೆಲ್ಲ ರೇಸ್ ಅನ್ನ ಮಾಡೋಕ್ ಹೊಂತವ್ರಿ ಅಂತಂದ್ರ--

ಎಲ್ಲರು ಕಾಂಪಿಟಿಷನ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ತರೀ ಇಲ್ಲಿ ಯಾರ್ ಇವ್ರು ಯಾರ್ ಗೆದಿದ್ದರೆ ಅನ್ನೋದ್ ಇಂಪಾರ್ಟೆಂಟ್ ಅಲ್ರಿ.

ಆಮೇಲೆ ಈ ಚರ್ಚ್ ಒಳಗಡೆ ಎಸು ಕ್ರೈಸ್ತನನ್ನ ಶಿಲುಬೆಗೆ ಏರಿಸಿರ್ತಾರೆ. ಶಿಲುಬೆಗೆ ಏರಿಸಿ ಅವನನ್ನ ಪೂಜೆ ಮಾಡ್ತಾರೆ ಎಸು ಕ್ರೈಸ್ತನನ್ನ.

ಅವ್ರಿಗೆಲ್ಲ ಬಿಳಿ ಅರಬಿ ತೊಡಿಸಿ ಅಅ ಸೊಂಟಕ್ಕೊಂದು ಕರಿಯ ಪಟ್ಟಿ ಕಟ್ಟಿ ಅವ್ರಿಗೆಲ್ಲ ಕರಾಟೆ ಹೆಂಗ್ ಮಾಡಬೇಕನ್ನೋದನ್ನ ಹೇಳ್ಕೊಡಕ್ ಹೊಂಟರೀ.

ನಾವು ಇಲ್ಲಿ ಚಿತ್ರದಾಗ ಮತ್ತೊಂದು ಮೀನ್ ಮಾರ್ಕೆಟ್ ನೋಡಕ್ ಹೊಂತಿವಿ ರೀ ಈ ಮೀನ್ ಮಾರ್ಕೆಟ್ ಒಳಗಡೆ ಎಲ್ಲರು ಮೀನ ಮಾರಾಟ ಮಾಡ್ತರಿ.

ಈ ಚಿತ್ರದೊಳಗಡೆ ನಾವು ಸಣ್ಣ ಹುಡುಗ್ರು ಆಟ ಆಡೋದನ್ನ ನೋಡಕ್ ಹೊಂತಿವಿ ರೀ ಈ ಸಣ್ಣ ಹುಡುಗ್ರು ಕಾಲಿಗೆ ಗೋಣಿಚೀಲ ಹಾಕ್ಕೊಂಡು ಈ --

ಜಾಲಿ ಗುಡಿಯಗೆಲ್ಲ ಆಟ ಆಡಸ್ತಾರಲ್ಲ ಹಂಗೆ ಇವ್ರು ಆಟ ಆಡಾಕ್ ಹೊಂಟರಿ ಮತ್ತಂದ್ರ ಒಂದು ಸರ್ಕಲ್ ಮಾಡ್ಕೊಂಡಾರ್ ರೀ ಪೂರಾ.

ಮತ್ತಂದ್ರ ಆಹ್ಹ್ ಸ್ಥಿತಿ ಫಿಟ್ನೆಸ್ ಅಂತಕ್ಕಂತ ಹೆಸರನ್ನ ಬಿಳಿ ಅಕ್ಷರದಾಗ್ ಬರೆದರ್ ರೀ ಅ ನಾವು ಜಿಮ್ಗೆ ಹೋಗೋಕ್ ಇಷ್ಟ ಪಡೋಲ್ಲ ರೀ ಯಾಕಂತಂದ್ರ ಜಿಮ್ನಗೆ ವರ್ಕೌಟ್ ಮಾಡೋದ --

ಇದರ ಒಳಗಡೆ ನಾವು ಶೇಪ್ ಮೆಡಿಕಲ್ ಕಾಲೇಜ್ ಅನ್ನ ಕುಂತೀವ್ರಿ ನಮ್ಮ ಬೆಳಗಾವಿ ನಾಗ ಶೇಪ್ ಇನ್ಸ್ಟಿಟ್ಯೂಟ್ ಬಹಳ ದೊಡ್ಡದೈತ್ರಿ.

ನರ್ಸಿಂಗ್ ಕಾಲೇಜ್ ಐತಿ ಮತ್ತ ಮೆಡಿಕಲ್ ಕಾಲೇಜ್ ಐತ್ರಿ ಇಲ್ಲಿ ಮತ ಅಂದ್ರ ಶೇಖ್ ಇನ್ಸ್ಟಿಟ್ಯೂಟ್ ಪುರ ದೊಡ್ಡದೈತ್ರಿ ಈ ಬೆಲಗಾವ್ ನ್ಯಾಗ.

ಮತ್ತ ಈ ಸಣ್ಣ ಮೀನಿದಾಗ ಸ್ವಲ್ಪ ಮುಳ್ಳು ಬಹಳ ಇರ್ತಾವ ರೀ ಅದರ ದೊಡ್ಡ್ ಮೀನಿದಾಗ ಅಷ್ಟೊಂದು ಮುಳ್ಳು ಇರಂಗಿಲ್ಲ ರೀ.

ಮತ್ತ ನಾವು ಬೈಕ್ಕಿನ ಕಾರ್ ಹೊಡಿಬೇಕ್ರಿ ಯಾಕಅಂತಂದ್ರ ಕಾರ್ ಹೊಡೆಯುವುದರಿಂದ ಸ್ವಲ್ಪ್ ಸೇಫ್ಟಿ ಇರ್ತತಿ ಆಕ್ಸಿಡೆಂಟ್ ಆದ್ರೂ --

ಈ ಚಿತ್ರದೊಳಗಡೆ ನಾವು ಒಬ್ಬ ಇಂಜಿನಿಯರ್ ನೋಡಕ್ ಹೊಂತಿರಿ ಈ ಇಂಜಿನಿಯರ್ ಮನಿ ಕಟ್ಟಕ ಪ್ಲಾನ್ ಸ್ಕೆಚ್ ಹಾಕೋಕ್ ಹೊಂತನ್ರಿ.

ಮತ್ತಂದ್ರ ಇವ ಸ್ಕೆಚ್ ಹಾಕ್ಕೊಂಡ್ ಅಮ್ಯಾಕ್ ಒಂದು ದೊಡ್ಡ್ ಬಿಲ್ಡಿಂಗ್ ಕಟ್ಟುತಾನ್ ರೀ ಆಹ್ಹ್ ಸ್ಕೆಚ್ ಹಾಕೋಕ ಅಂತಂದ್ ಒಂದು--